ಇಲ್ಲಿ ನಾವು ಒಂದು ಯಾವುದೊ ಒಂದು ಸ್ಥಳದ ಅಥವಾ ಪ್ರದೇಶದ ಪ್ರವೇಶವನ್ನು ನಾವು ಕಾಣಬಹುದು ಇದು ಕಮಾನಿನ ಆಕಾರದಲ್ಲಿದೆ ಹಾಗೂ ಗೇಟ್ ಹಸಿರು ಬಣ್ಣದ್ದು ತಾಗಿದೆ.

ಚಿತ್ರದಲ್ಲಿ ನಾವು ಯಾವುದೋ ಐತಿಹಾಸಿಕ ಸ್ಮಾರಕದ ಪ್ರದೇಶ ದ್ವಾರದಂತೆ ಇರುವ ರಚನೆಯನ್ನು ಕಾಣಬಹುದು.

ಈ ಚಿತ್ರದಲ್ಲಿ ನಾವು ಒಂದು ಕಾಫಿ ಶಾಪ್ ಅಥವಾ ಸ್ನಾಕ್ಸ್ ಶಾಪ್ ಒಳಾಂಗಣ ನೋಟವನ್ನು ಕಾಣಬಹುದು ಇಲ್ಲಿ ನಾಲ್ಕು ನಾಲ್ಕು ಜನರಿಗೆ ಬೇಕಾಗುವ ಒಂದೊಂದು ಟೇಬಲ್ ಗಳನ್ನು ಜೋಡಿಸಿ ಇಟ್ಟಿದ್ದಾರೆ.

ಚಿತ್ರದಲ್ಲಿ ನಾವು ಒಂದು ಬಹು ಮಾಡಿ ಕಟ್ಟಡವನ್ನು ಕಾಣಬಹುದು ಈ ಕಟ್ಟಡಕ್ಕೆ ಬಣ್ಣ ಬಣ್ಣದ ದೀಪಗಳಿಂದ ದೀಪದ ಸಾಲುಗಳಿಂದ ಅಲಂಕಾರವನ್ನು ಮಾಡಿದರೆ ನೋಡಲು ಬಹು ಆಕರ್ಷಣೀಯವಾಗಿದೆ.

ಚಿತ್ರದಲ್ಲಿ ನಾವು ಒಂದು ಬಹುಮಾಡಿ ಕಟ್ಟಡವನ್ನು ಕಾಣಬಹುದು ಆ ಬಹುಮಹಡಿ ಕಟ್ಟಡ ಮೆಲ್ ಭಾಗದಲ್ಲಿ ತುಂಬಾ ನೀರಿನ ಟ್ಯಾಂಕ್ ಗಳನ್ನೂ ಕಾಣಬಹುದು.

ಚಿತ್ರದಲ್ಲಿ ನಾವು ಬೆಟ್ಟದ ಮೇಲೆ ಒಂದು ಏನನ್ನೋ ಕಟ್ಟಿರುವ ದೃಶ್ಯವನ್ನ ಕಾಣಬವುದು ಅಲ್ಲಿ ಬಿಕ್ಷಾ ಗೋಪುರ ಹಾಗೂ ಎಲೆಕ್ಟ್ರಿಕ್ ಟವರ್ ಹಾ ಇರುವ ರೀತಿ ಕಾಣುಸ್ತಾ ಇದೆ.

ಇಲ್ಲಿ ಒಂದು ರ‍್ಯಾಕ್ ಅಲ್ಲಿ ಎಲ್ಲಾ ಪುಸ್ತಕಗಳು ತುಂಬಾ ಅಚ್ಚುಕಟ್ಟಾಗಿ ರೀತಿಯಲ್ಲಿ ವಿಭಾಗ ಮಾಡುವ ರೀತಿಯಲ್ಲಿ ಜೋಡಿಸಿರುವಂತೆ ಕಾಣಿಸುತ್ತಿದೆ.

ಸುತ್ತಲೂ ಬಣ್ಣ ಬಣ್ಣದ ದೀಪದಿಂದ ಅಲಂಕರಿಸಿದ್ದಾರೆ ನೋಡಲು ಬಹು ಆಕರ್ಷಣೀಯ ವಾಗಿದೆ.

ಚಿತ್ರದಲ್ಲಿ ನಾವು ಕಾಣುತ್ತಿರುವುದು ಯಾವುದೋ ಐತಿಹಾಸಿಕ ಪ್ರದೇಶದ ಪ್ರವೇಶ ದ್ವಾರ ದಂತಿದೆ ಈ ಪ್ರವೇಶ ದ್ವಾರವೇ ತುಂಬಾ ಚೆನ್ನಾಗಿ ಇದೇ ಕಲ್ಲಿನಿಂದ ಕಟ್ಟಿದ್ದಾರೆ ಹಾಗೂ ಕಮಾಂಡಿನ ರೀತಿ ಇದೆ

ಚಿತ್ರದಲ್ಲಿ ನಾವು ಒಂದು ಕಟ್ಟಡದ ಒಳಾಂಗಣ ವಿನ್ಯಾಸ.

ಚಿತ್ರದಲ್ಲಿ ನಾವು ಆದರ್ಶ ಪ್ಯಾಲೇಸ್ ಎನ್ನುವ ಹೋಟಲ್ ಅನ್ನು ಕಾಣಬಹುದು ಇಲ್ಲಿ ನಮಗೆ ಪಾರ್ಟಿ ಹಾಲ್ ಪಾರ್ಕಿಂಗ್ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲವೂ ಸಿಗುತ್ತವೆ.

ಇದರ ಒಳಾಂಗಣ ವಿನ್ಯಾಸ ತುಂಬ ಆಕರ್ಷಣೀಯವಾಗಿದೆ ಹಾಗೂ ಈ ಗ್ರಂಥಾಲಯವು ತುಂಬ ದೊಡ್ಡದಾಗಿ ಕಾಣಿಸುತ್ತಿದೆ.